ಇದು ಒಂದು ಹೂವಿನ ಅಂಗಡಿಯ ದೃಶ್ಯವಾಗಿದೆ ಇಲ್ಲಿ ಹೂವಿನ ಸರಗಳನ್ನು ನಾವು ಕಾಣುತ್ತೇವೆ.

ಇಲ್ಲಿ ಒಂದು ದೊಡ್ಡದಾದ ಬೇವಿನ ಮರವನ್ನು ನಾವು ಕಾಣುತ್ತೇವೆ.

ಹಾಗೂ ಕೆಳಗಡೆ ಒಂದು ಮ್ಯಾಟ್ ಅನ್ನು ಹಾಸಿರುವುದು ನಮಗೆ ತಿಳಿದು ಬರುತ್ತದೆ.

ಇದರ ಮೇಲ್ಭಾಗದಲ್ಲಿ ಶ್ರೀನಿವಾಸ್ ಫ್ಯಾಮಿಲಿ ಡಾಬಾ ಎಂದು ಇಂಗ್ಲೀಷ್ ನಲ್ಲಿ ಬರೆದಿದ್ದಾರೆ.

ಇದರ ಮುಂಭಾಗದಲ್ಲಿ ಒಂದು ಬೈಕು ನಿಂತಿದೆ.

ಇದರಿಂಭಾಗದಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಕಾಣುತ್ತೇವೆ ಇದು ನೋಡಲು ತುಂಬ ಸುಂದರವಾಗಿವೆ.

ಅದು ಒಂದು ಸ್ವಿಮಿಂಗ್ ಪೂಲಿನ ಚಿತ್ರಾಣವಾಗಿದೆ ಇಲ್ಲಿ ಒಂದು ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ನು ನಾವು ಕಾಣುತ್ತೇವೆ.

ಇದರ ಒಳಗಡೆ ಬಣ್ಣ ಬಣ್ಣದ ಗೆರೆಗಳಿವೆ ಇದರ ಸುತ್ತುವರೆದ ಭಾಗದಲ್ಲಿ ಅಚ್ಚ ಹಸಿರು ಬಣ್ಣದ ಗಿಡಮರಗಳಿವೆ.

ಇದು ಒಂದು ಟೈಯರ್ ಅಂಗಡಿ ಮುಂಭಾಗದ ದೃಶ್ಯವಾಗಿದೆ ಇಲ್ಲಿ ಒಂದು ಟೈಯರ್ ಅಂಗಡಿ ಅನ್ನೇ ನಾವು ಕಾಣುತ್ತೇವೆ.

ಹಾಗು ಒಂದು ಬಣ್ಣದ ಹೋಗೆಯನ್ನು ಬಿಡುತ್ತಿದ್ದಾರೆ ಇನ್ನೇನು ವ್ಯಕ್ತಿಗಳು ನೋಡುತ್ತಿರುವುದನ್ನು ನಾವು ಕಾಣಬಹುದಾಗಿದೆ.

ಇದರ ಕೆಳಭಾಗದಲ್ಲಿ ಕೆಂಪು ಮತ್ತು ನೀಲಿ ಮ್ಯಾಟ್ ಅನ್ನು ಅಳವಡಿಸಿದ್ದಾರೆ.

ಇದು ಒಂದು ಸೈಕಲ್ ಶೋರೂಮ್ ಆಗಿದೆ ಇಲ್ಲಿ ಸೈಕಲ್ ಗಳನ್ನು ಸಾಲಿನಂತೆ ಜೋಡಿಸಿದ್ದಾರೆ.

ಇವುಗಳು ನೋಡಲು ತುಂಬಾ ಸುಂದರ ಹಾಗೂ ಮನೋಹರವಾಗಿದೆ.

ಇದು ಒಂದು ರಾಜಲಷ್ಮಿ ಟೇಡರ್ಸ್ ಅಂಗಡಿಯ ಮುಂಭಾಗದ ದೃಶ್ಯವಾಗಿದೆ.

ಈ ದೇವಸ್ಥಾನದ ಹಿಂಭಾಗದಲ್ಲಿ ಅಚ್ಚ ಹಸಿರಿನ ಬಣ್ಣದ ಮರಗಳನ್ನು ನಾವು ಕಾಣಬಹುದಾಗಿದೆ ಎಂದು ಹೇಳಬಹುದು.